ಇದು ಪುರಾತನವಾದ ಕಲ್ಲಿನ ದೇವಸ್ಥಾನ. ಪಕ್ಕದಲ್ಲಿ ಒಂದು ಅರಳಿ ಮರ ಇದೆ ಉತ್ತಮವಾದ ಜಾಗ ಕಣ್ಣಿಗೆ ನೋಟ ಚೆನ್ನಾಗಿದೆ.

ಪುರಾತನ ಕಲ್ಲಿನ ದೇವಸ್ಥಾನ ನಂದಿಯ ವಿಗ್ರಹ ಇದೆ ತುಂಬಾ ಪುರಾತನ ಒಳ್ಳೆಯ ಮನೋಹರಕ ದೇವಸ್ಥಾನ ಇದರ ಸ್ಥಳ ವಿವರ ತಿಳಿದಿಲ್ಲ ಉತ್ತಮವಾದ ದೇವಸ್ಥಾನ.